ತ್ತು ನನಗೆ ಡೋರ್ ಮ್ಯಾಟ್ ಕೂಡ ಕಾಣಿಸ್ತಿದೆ.

ಒಂದು ರೋಡ್ ಕಾಣಿಸ್ತಿದೆ ಮತ್ತು ಎರಡು ಮೊಬೈಲ್ ಟವರ್ ಕೂಡ ಕಾಣಿಸ್ತಿದೆ.

ಇದು ಒಂದು ಸ್ಕ್ರೂ ಡ್ರೈವರ್ ಕೂಡ ಕಾಣಸ್ತಿದೆ.

ಒಂದು ಫ್ಯಾನ್ ಇದೆ ಮತ್ತು ನನಗೆ ವಿಂಡೋ ಕೊಡ ಕಾಣಿಸ್ತಿದೆ ಎ_ಸಿ ಕಾಣಿಸ್ತಿದೆ.

ಮತ್ತು ಬಿಲ್ಡಿಂಗ್ನ ಎದುರುಗಡೆ ನಾಲ್ಕು ಮರಗಳು ಕಾಣುಸ್ತಿದೆ.

ಮತ್ತು ಒಂದು ಸ್ಟೇಜ್ ಕೂಡ ಕಾಣಸ್ತಿದೆ.

ಒಂದು ಮಸೀದಿ ಕಾಣಿಸ್ತಾ ಇದೆ ಮಸೀದಿಯ ಡೋರ್ ಓಪನ್ ಆಗಿ ಇರುತ್ತದೆ.

ಪೊರ್ನಲ್ಲಿ ನಾಮ ಫಲಕವನ್ನು ಇಂಗ್ಲೀಷ್ ನಲ್ಲಿ ಬರ್ದಿದ್ದಾರೆ.

ಮಸೀದಿಯ ಒಳಗಡೆ ನಾಲ್ಕು ಜನ ಕುಳಿತ್ಕೊಂದು ಪ್ರಾರ್ಥನೆ ಮಾಡ್ತಿದ್ದಾರೆ.

ಮತ್ತು ಅವರು ಬಿಳಿ ಬಣ್ಣದ ಟೋಪಿಯನ್ನು ಧರಿಸಿದ್ದಾರೆ.

ಮತ್ತು ಇನ್ನೊಬ್ಬ ಮನುಷ್ಯ ಬರೆಯುತ್ತಿರುವುದನ್ನು ಸಹ ನಾವಿದ್ರಲ್ಲಿ ನೋಡ್ಬೋದು.

ಎಡಭಾಗದಲ್ಲಿ ಒಂದು ಮರದ ಕೊಂಬೆ ಕೂಡ ಕಾಣಿಸ್ತಿದೆ.

ಮತ್ತು ಹಲವಾರು ಮಕ್ಕಳ ಆಟದ ಸಾಮಗ್ರಿಗಳು ಕಾಣಿಸುತ್ತಿದೆ.

ಎರಡು ಕೆಂಪು ಬಣ್ಣದ ಸೋಫಾ ಕೂಡ ಕಾಣಿಸ್ತಿದೆ.

ಬಿಲ್ಡಿಂಗ್ ನ ಬಣ್ಣ ಬಿಳಿ ಬಣ್ಣದಾಗಿದೆ.

ನಾಮಫಲಕವನ್ನು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲೂ ಬರೆದಿದ್ದಾರೆ.

ಹಿಂಭಾಗದಲ್ಲಿ ನನಗೆ ಹಲವಾರು ಮರಗಳು ಕಾಣಿಸ್ತಿದೆ.

ಆತನ ಹಿಂಭಾಗದಲ್ಲಿ ಡಂಬೆಲ್ ಗಳು ಕಾಣುಸ್ತಿದೆ.

ಆತನ ಇನ್ನೊಂದು ಬದಿಯಲ್ಲಿ ಇನ್ನೊಬ್ಬ ಮನುಷ್ಯ ಇದ್ದಾನೆ.

ತ್ತು ಎಡಭಾಗದಲ್ಲಿ ಹಲವಾರು ಚಿಕ್ಕ ಚಿಕ್ಕ ಬಾಟಲ್ ಕೂಡ ಕಾಣುಸ್ತಿದೆ.